ಮತ್ತೆ ನಮ್ ಫ್ರೆಂಡ್ ಬರ್ತ್ಡೇ ಇತ್ತು ಮೊನ್ನೆ. ಅಲ್ಲೇ ಬಲೂನ್ ಎಲ್ಲ ಊದಿ ಡೆಕೋರೇಷನ್ ಮಾಡಿದ್ವಿ ಗೋಡೆಗೆಲ್ಲ ಅಂಟಿಸಿದ್ವಿ.

ತುಂಬಾ ಮಳೆ ಬರ್ತಯಿತ್ತು ಅದಕ್ಕೆ ನಾವು ಕಾರ್ ಅಲ್ಲೇ ಕುತ್ಕೊಂಡಿ ಅ ನೋಡಿದ್ವಿ ಎನ್ ಮತ್ತೆ ಚಿಪ್ಸ್ ಎಲ್ಲ ಸ್ನಾಕ್ಸ್ ಎಲ್ಲ ತಗೊಂಡೋಗಿದ್ವಿ ಅಲ್ಲೋಗ್ತಿಂದಿದ್ವಿ.

ರಿಪೇರಿ ಮಾಡೋಕೆ ಒಂದ್ ವಾರ ಆಗುತ್ತೆ ಅಂದಿದ್ದಾರೆ ಯೆಸ್ಟ್ ದುಡ್ ಕೇಳತಾರೋ ಗೊತ್ತಿಲ್ಲ ತಲೆ ಬಿಸಿ ಆಗ್ಬಿಟ್ಟಿದೆ.

ನಮ್ ಕಾಲೇಜು ಹುಡಗೂರು ಎಲ್ಲ ಐದಾರು ಜನ ಬೆಳಿಗ್ಗೆ ಆರು ಗಂಟೆಗೆ ಹೊಯ್ಥಿವಿ ಅಲ್ಲಿ ಜಿಮ್ ಎಲ್ಲ ಚೆನ್ನಾಗಿದೆ ಡೆಂಬಲ್ಸ ಎಲ್ಲಾ ಎತ್ತತಿನಿ.

ಅದಕ್ಕೆ ನಾನಕ್ ಸ ಏ ಶಾರ್ಟ್ಕಟ್ ಇಂದ ಎಲ್ಲ ಓಗಬೇಕರೆ ಅಲ್ಲೂ ಟ್ರಾಫಿಕ್ ಇರುತ್ತೆ ಮತ್ತೆ ನಾನೇನೂ ಮಾಡಕ್ಕಾಗಲ್ಲ ಅದಕೆ ಕಾದ್ ಕಾದೆ ಹೋಗತೀನಿ --

ಕಮ್ಮಿ ಬೆಲೆನೇ ಇದೆ. ಚಿಪ್ಸ್ ಬಿಸ್ಕೆಟ್ ಎಲ್ಲ ಕಮ್ಮಿ ಬೇಲೆಡ್ ಸಿಗುತ್ತೆ ಮತ್ತೆ ಚೆನ್ನಾಗಿರುತ್ತೆ. ಒಂಚೂರು ಏನ್ ಹಾಳಾಗಿರಲ್ಲ ಏನು ಆಗಿರಲ್ಲ.

ಬಸ್ಸಿಗೆ ಏನ್ ಅಸ್ಟೋತ್ ಕಾಯೋದ್ ಬೇಡ ಬೇಗ ಬರ್ತವೇ ಎಲ್ ಎಲ್ಲಿಂದನೋ --

ಈಗ ಕ್ರಿಸ್ತ್ಮಸ್ ಬರ್ತಾ ಇದೆ ಅವಾಗೆಲ್ಲ ಹೋಗತೀನಿ ಈವಾಗ ಹೋಗ್ಬೇಕು ಅಂತ ಇದ್ದೀನಿ.

ಅಲ್ ನಾವು ಎಲ್ಲರ ಬೆಂಗಳೂರಿಗೆ ಹೋಗೋದ್ ಇದ್ರೇನೆ--

ನಾವು ಮೊನ್ನೆ ಡ್ಯಾಮಿಗ್ ಹೋಗಿದ್ವಿ ಫ್ಯಾಮಿಲಿ ಜೊತೆ ಎಲ್ಲ ಅಲ್ಲಿ ನೀರ್ ಹರಿತಿತ್ತು ಮಳೆಗಾಲ ಬಂದಾಗೆಲ್ಲ --

ನಮ್ಮನೆ ಹತ್ರನು ಶೋ ರೂಮ್ ಇದೆ ಮತ್ತೆ ಚೆನ್ನಾಗಿ ಇದೆ ತುಂಬಾ ದೊಡ್ಡ ದೊಡ್ಡ ಕಾರ್ ಎಲ್ಲ ಸಿಗುತ್ತೆ ಬೈಕ್ ಎಲ್ಲ ಸಿಗುತ್ತೆ.

ಮತ್ತೆ ನ ಚೆನ್ನಗಿರೋದು ತಗೋಬೇಕು ಅಂತ ಇದ್ದೀನಿ ಮತ್ತೆ --

ಮತ್ತೆ ಎಂಟ್ರೆನ್ಸ್ ಫೀಸ್ ನೂರು ರೂಪಾಯಿ ಅಷ್ಟೇ ಚೆನ್ನಾಗಿ ಇರುತ್ತೆ ದೊಡ್ಡು ಗೇಟ್ ಇದೆ ಮರದಿಂದ ಮಾಡಿದ್ದಾರೆ.

ಈ ನಮ್ ಕಾಲೇಜು ಅಲ್ಲಿ ಒಂದು ದೊಡ್ಡ ಗೇಟ್ ಇದೆ. ಅಲ್ಲಿ ವಾಚ್ ಮೆನ್ ಎಲ್ಲ ಕೂತಿರ್ತಾರೆ ಹಿಂದಗಡೆ ಎಲ್ಲ ಗೇಟ್ ಇದೆ ದೊಡ್ಡ ಗೇಟ್ ಇದೆ ಕಲರ್ ಕಲರ್ ಗೇಟ್ ಇದೆ.

ನಾವು ನಮ್ ಫ್ರೆಂಡ್ಸ್ ಎಲ್ಲ ಅದರಲ್ಲೇ ಹೋಗತೀವಿ ನಮ್ ಅಪ್ಪನ ಜೊತೆ ಪಾರ್ಕಿಗೆ ನೋಡಕೆ ಆಚೆ ಈಚೆ ಅಂತ ಅದ್ರಲ್ಲೇ ಹೋಗತೀವಿ ಮತ್ತೆ--

ಈವಾಗ ಕಾಲೇಜು ಅಲ್ಲಿ ತುಂಬಾ ಓದೋದು ಇರುತ್ತಲ್ಲ ಮಾಡೋಕ್ ಆಗಲ್ಲ.

ಅವಾಗ್ ಶಿಮೊಗ್ಗ ದಲ್ಲಿ ಎಲ್ಲ ಮಸೀದಿ ಇರ್ಲಿಲ್ಲ ಈವಾಗ ಕೇರಿ ಕೇರಿ ಯಲ್ಲಿ ಮಸೀದಿ ನಾಲ್ಕೈದು ಆಗಿದ್ದವೇ. ಅಹ್ ಶುಕ್ರವಾ --

ನಾವ್ ಲಯನ್ಸ್ ಸಫರ್ ಗೆಲ್ಲ ಹೋಗಿದ್ದಿವಿ ಅಲ್ಲಿ ಚೆನಾಗಿದೆ ನಾವು ಫ್ರೆಂಡ್ಸ್ ಜೊತೆ ಬೈಕ್ ಅಲ್ಲಿ ಎಲ್ಲ ಹೋಗಿದ್ದಿವಿ ಫ್ಯಾಮಿಲಿ ಜೊತೆ ಹೋಗಿದೇವಿ --

ನಮ್ಮನೆ ಪಕ್ಕದಲ್ಲಿ ಒಂದು ಬೇಕರಿ ಇದೆ. ಅಲ್ಲಿಂದ ಸ್ವೀಟ್ಸ್ ಎಲ್ಲ ತರ್ತಿವಿ.

ಹಬ್ಬದಲ್ಲೆಲ್ಲ ಸ್ವೀಟ್ಸ್ ತರಿಸ್ತಿವಿ ನಮ್ ಫ್ರೆಂಡು ಬರ್ತಡೆ ಗೆಲ್ಲ ಕೇಕು ಅಲ್ಲಿಂದಾನೆ ತರೋದು ನಂಗೆ ಚಂಪಕಾಲೀ ಅಂದ್ರೆ ತುಂಬ --

ಮೊನ್ನೆ ದೀಪಾವಳಿ ಸ್ವೀಟ್ಸ್ ತಂದ್ವಿ ಅಲ್ಲಿಂದ ಒಂದು ಕೆಜಿ ಅಲ್ ನಾನೂರು ರೂಪಾಯಿ ಆಯಿತು ಸ್ವೀಟ್ಸ್ --